Journalism ಮಾಡಿರ್ತಾರೆ ಇನ್ನೇನೋ ಮಾಡ್ತಾ ಇರ್ತಾರೆ ಅವರ workಗೂ ಅವರ educationಗೂ ಸಂಬಂಧಾನೆ ಇರೋಲ್ಲಾ . quality educationನೆ ಹೊರಟು ಹೋಗ್ತಾಯಿದೆ. ಹೆಂಗ್ ಆಗ್ತಾ ಇದೆ ಅಂದ್ರೆ. ಮ್ every ಇಯರ್ ತುಂಬಾ ಜನ degree certificate ತಗೊಂಡ್ ಬರ್ತಾಯಿದ್ದಾರೆ

ಈ ನಾನು ಮೊನ್ನೆ ಮೊನ್ನೆ ನಾನು

ಹ ನಂಗೆ researchಗೆ ಬೇಕಿತ್ತು ಒಂದು ನೂರು ಜನಾನ ಇದು ಮಾಡಬೇಕಿತ್ತು ಅಂದ್ರೆ google form create ಮಾಡ್ಬಿಟ್ಟು ಅವರು opinions ತಗೋಳೋದು.

ಹ್ಮ್ Google ಅಲ್ಲಿ ಮಾಡ್ದೆ M.Com M.Com ಅವರದ್ದೇ ಕೇಳಬೇಕಿತ್ತು ಯಾಕೆಂದ್ರೆ ಅವರು almost phoneನಲ್ಲೇ use ಮಾಡೋದು ಜಾಸ್ತಿ notes ಎಲ್ಲಾ ಅಂತ .

so ನಾನು google ಮಾಡ್ದೆ M.com students ಈ areaದಲ್ಲಿ ಎಷ್ಟಿದ್ದಾರೆ ಕೋಲಾರಲ್ಲಿ ಅಂತ ನೋಡಿದ್ರೆ. one yearಗೆ seventy thousand students discharge ಆಗ್ತಾರಂತೆ. M.comಯಿಂದ ಬರೀ M.comಯಿಂದ ಅಷ್ಟೂ ಜನ ಎಲ್ಲೋಗ್ತಿದ್ದಾರೋ ಅಂತಾನೆ ಗೊತ್ತಾಗ್ತಿಲ್ಲಾ. ಅಷ್ಟು education ತಗೊಂಡ್ ಮನೆಗಳಲ್ಲಿ ಇರ್ತಾರ ? Bankಗಳೆಲ್ಲಾ merge ಆಗ್ತಿದೆ. ವಿಜಯಾ Bank ಮತ್ತೆ ಬರೋಡ Bank merge ಆಗಿದೆ. SBI ಮತ್ತೆ SBM merge ಆಗಿದೆ. ಅದರಲ್ಲಿ ಇರೋರಿಗೆ ಕೆಲಸಗಳಿಲ್ಲಾ.

ಅದೇನ್ ಮಾಡ್ತಿದ್ದಾರೋ ಯಾಕ್ M.com ಗಳೇ ತಗೊಳ್ತಾರೆ? ಯಾಕೆ ಈ ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲಾ ಹೋಗಿ ಹೋಗಿ ಹಳ್ಳಕ್ಕೆ ಬೀಳ್ತಾರಲ್ಲ ಆ ತರ ಹೋಗ್ತಾರೆ .

choose ಮಾಡಲ್ಲಾ MSW ಇದು ಹೊಸದಾಗಿ library science. Masters in library science start ಆಗಿದೆ. ಇಷ್ಟು ದಿನ ಹಾಗಿರಲಿಲ್ಲ ತೇಜು ಆ library science last ಅಂದ್ರೆ ಬೆಂಗಳೂರಲ್ಲಿ ಅಷ್ಟೆ ಇತ್ತು ಒಂದ್ universityಯಲ್ಲಿ.

ಈಗ north university ಆಯ್ತು ನಾನು two thousand eightಯಿಂದ north university ಆಯ್ತು.

ಮತ್ತೆ physics, math's journalism, library science ನ add ಮಾಡಿದ್ರು five course ನ.

so ಹಳ್ಳಿಗಳವರಿಗೂ ಸಿಗಬೇಕು ಇಲ್ಲಿ chance ಎಲ್ಲಾ different courseಗಳು ಓದಬೇಕು ಅಂತ. librarian ಯಾರೂ exam ಬರೆದು ಅವರು masters ಮಾಡಿ librarian ಆಗಿಲ್ಲಾ.

librarian ಓದಿ librarianನೆ ಆಗಬಹುದು ನೋಡು . ಅ job sector ಜಾಸ್ತಿ ಇದೆ but choosing capacity, choosing level ನಮ್ಮಲ್ಲಿ ಇನ್ನೂ down ಇದೆ . ಅದನ್ನ high ಮಾಡ್ಬೇಕು ಅಂದ್ರೆ education knowledge ಇರ್ಬೇಕು ಒಬ್ರು ನಮಗೆ . ಹೇಳ್ಕೊಡೊ ಅಂತವರು ಇರ್ಬೇಕು.ಆ ಕಾಲದಲ್ಲಿ ಚಾಣಕ್ಯ ಇದ್ರಲ್ಲ ಗೊತ್ತಾ ಚಾಣಕ್ಯ? ಅಯ್ಯೋ ಮಹಾನ್ ಮೇಧಾವಿ ಚಾಣಕ್ಯನ ಬಗ್ಗೆ ಗೊತ್ತಿಲ್ಲದೆ ಇರುವ person

ಯಪ್ಪಾ ಯುದ್ಧಾನೆ ಮಾಡಲ್ಲ ಆದರೆ ರಾಜ್ಯಗಳೇ ಬಿದ್ದೋಗುತ್ತೆ. ಆ ಯಪ್ಪಾಗಿರೋ knowledge, ದೂರ ದೃಷ್ಟಿ, ಮೇಧಾವಿತನ ಎಷ್ಟಿದೆ ಅಂದ್ರೆ . ಈ ಕಾಲದಲ್ಲಿ ಯಾರಾನ ಒಬ್ಬರಿದ್ದರೆ ಇಡೀ Indiaನೆ . ಆ ಊo ಒಂತರ ಗೆದ್ಬಿಡಬಹುದು ಭಾರತವರ್ಷ ಕನಸು ಕಂಡ ಮಹಾ ಒಂದು ಜ್ಞಾನಿ ಆ ಯಪ್ಪಾ ನಿಜ ಅದು but ಏನ್ ಗೊತ್ತಾ ?

ಅವಾಗಿರೋ universitiesಅಲ್ಲಿ ಅಷ್ಟು education ಅಷ್ಟು quality ಇರ್ತಾ ಇತ್ತು.

ಏನಾಗ್ತಾ ಇದೆ education ಅನ್ನೋದು business ಆಗೋಗಿದೆ. infact ಏನು ಅಂದ್ರೆ ನಮ್ಮಕ್ಕಳನ್ನ join ಮಾಡಿಸ ಬೇಕಂದ್ರೆ ನಾವು ಏನ್ ನೋಡ್ತೀವಿ ?

ಆ ಜಾಸ್ತಿ fees ಇದೆ ಅಂದ್ರೆ ಅಲ್ಲಿ ನಮ್ಮ ಮಕ್ಕಳು ಸೇರಬೇಕು.ಇವಾಗ prestige issue ಆಗ್ಬಿಟ್ಟಿದೆ education ಅನ್ನೋದು ಆಲ್ವಾ?

ಇದೆಯೋ ಅಲ್ಲಿ ಒಳ್ಳೆ education ಇದೆಯಾ ಊಹುo ಅದು ಬೇಡ parentsಗೆ ನನ್ನ ಮಗು ಒಂದೂವರೆ ಲಕ್ಷದ donation schoolಅಲ್ಲಿ ಓದುತ್ತಿದೆ ನನ್ನ ಮಗು ಎರಡು ಲಕ್ಷ donation schoolಅಲ್ಲಿ ಓದುತ್ತಿದೆ ಅಂತ ಏನಕ್ಕೆ prestige ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ? ಅದು education ಏನಿದೆ ಅಂತ ನೋಡ್ತಾ ಇರ್ಲಿಲ್ಲ ಅವಾಗೆಲ್ಲಾ ನಳಂದ university, ತಕ್ಷಕುಲ ಇವೆಲ್ಲಾ ಎಂತೆಂಥ universities ನಳಂದಾ universityದು ದಾಳಿ ಮಾಡಿದ ಮೇಲೆ ಅಲ್ಲಿ ಅಷ್ಟು books ಇತ್ತಂತೆ. ಆ books ಎಲ್ಲಾ ಸುಡೋದಕ್ಕೆ ತಿಂಗಳಾನುಗಟ್ಟಲೆ ಆಯ್ತಂತೆ ಅಷ್ಟು quality ಅಷ್ಟು ಇದು. ಯಾವುದನ್ನೇ ಆಗಲಿ

ಎಷ್ಟು qualityಯಿಂದ ಅದನ್ನು build ಮಾಡಿದ್ರು ಅಂದ್ರೆ

ಎಷ್ಟ್ ಎಂತೆಂಥ ಮೇಧಾವಿಗಳು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ.ಅಲ್ಲಿರೋ ಯಾವುದೇ education book ಆಗಲಿ ಅಲ್ಲಿ ಇರೋ book ಇವಾಗ ಎಲ್ಲೂ ಸಿಗ್ತಾ ಇಲ್ಲಾ

quality education ಆಗ ಎಲ್ಲಿ ಇರ್ಲಿಲ್ಲಾ? Alexander ಬಂದು ಒಂದು ಚಾಣಕ್ಯ ಹತ್ತಿರ ಬಂದು ತಲೆ ಬಗ್ಗಿಸಿ ಹೋಗಿದ್ದ. ನಿಮ್ಮಂಥ ಒಂದು ಮೇಧಾವಿಗಳಿರೋ Indiaದಲ್ಲಿ ಇಂತಹ ಕುತಂತ್ರಿಗಳು, ಇಂತಹ ಜನ ಇರೋದ್ರಿಂದ India ಉದ್ಧಾರ ಆಗಲ್ಲ . Education is the main, main ಒಂದು main thing ಅದಿದ್ದರೆ ಸಾಕು ಅಂತ. ಅಂದ್ರೆ ಚಾಣಕ್ಯ ಇನ್ನ ಯಾವ rangeಗೆ ಅವನು ಬಾ books books ಬರೆದಿದ್ದಾನೆ ಅವನು ಎಷ್ಟು ಜನಾನ್ನ ಪ್ರೇರೇಪಣೆ ಮಾಡಿದ್ದಾನೆ.

ಅವರದ್ದು ಹೇಳೋದಕ್ಕೆ ಮಾತೆ ಇಲ್ಲ ಅದಾದ ಮೇಲೆ ತಕ್ಷಶಿಲಾ ಆದಮೇಲೆ ನಳಂದ ಬಂತು ನಳಂದ ಒಂದೇ ಅಲ್ವಾ firstದು start ಆಗಿದ್ದು .

ಹ್ಮ್ ಈಗಲೂ ಆಗ್ತಾ ಇರೋದ್ ಅದೇ ಕೆಲಸನೆ ಅಲ್ವಾ ಎಲ್ಲಿ knowledge ಇದೆ ಅಂದ್ರೆ knowledgeಗೆ ಇಲ್ಲಿ value ಇಲ್ಲ.

corruption ಆಗೋಗಿದೆ ಇವಾಗ ಯಾವುದೋ fieldಅಲ್ಲಿ ಇನ್ನೊಬ್ಬ ಯಾವನೋ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ.

worth ಇರಲ್ಲ ಅದು ಗೊತ್ತಿದ್ದರೂನು ಇರಲ್ಲ.

ಅದು recommendation, influence ಇದೇ ಆಗೋಗಿದೆ ಏನ್ ಎಲ್ಲೇ ಇರ್ಲಿ

ಅಂದ್ರೆ ನನ್ನ friend ಈಗ ತಾನೇ ಮಾತಾಡ್ತಿದ್ದ ಅದೇ RTIದು ಕೇಳಬೇಕು ಅಂತ call ಮಾಡ್ದಾಗ .

ಹುಡುಗಿದು Ninety Six ಬಂದಿದೆ PHDಯಲ್ಲಿ scale

ಆ ಬೇರೆ ಹುಡುಗಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದು thirty six ಬಂದಿದೆ .

so ಅವರದ್ದು select ಆಗಿದೆ ಇವರದ್ದು select ಆಗಿಲ್ಲ ಈ ಮಾನದಂಡ ಅನ್ನೋದು educationಗೆ ಮಾನದಂಡ ಇರಬೇಕು ನೀವು ಅದರ ಮೇಲೆ ನಿಮ್ಮ ಒಂದು seats ಅಂತ . category ಮೇಲೆ ಇರಬಾರದು ಆಗ knowledge ಬಿದ್ದೋಗುತ್ತೆ ಮಲಗಿರೋ ವ್ಯಕ್ತಿಗಳೆಲ್ಲ ಬೇರೆ countryಗೆ ಹೋಗ್ಬಿಡುತ್ತೆ India ಎಲ್ಲಿ ಉದ್ದಾರ ಆಗುತ್ತೆ. Almost ಆಗ್ತಾ ಇರೋದೇ ಅದೇ ಅಲ್ವಾ ಎಂತೆಂಥವರು ಈಗ common ಆಗಿ ಹೇಳ್ಬೇಕು ಅಂದ್ರೆ ಯಾರು ಇಲ್ಲಿ ತುಂಬಾ knowledge ಇರೋರು ನಮ್ಮ countryಲೇ ಇದ್ಬಿಟ್ಟು ಅವರ knowledgeನ ಇಲ್ಲೇ ಇದು ಮಾಡ್ಬೇಕು ಅಂತ ಯಾರೂ ಅನ್ಕೊಂತಾ ಇಲ್ಲ ಅಂದ್ಕೊಳ್ಳೋದು means ನಮ್ದ್ culture ಆ ತರ ಆಗೋಗಿದೆ ಎಲ್ಲೋದ್ರು

caste income ಮಾಡಿಸ ಬೇಕಂದ್ರೂ five hundred ಕೇಳ್ತಾನೆ. ಹೌದು ತೇಜು ಎಷ್ಟು ಡಿಜಿಟಲ್ ಆದ್ರೂನು ಇಲ್ಲೇ ಇದ್ದೀವಿ ನಾವೇ ಮಾಡ್ಕೋತೀವಿ ಮಾಡ್ಕೊಬಹುದು ಅಂತಾರೆ. server busy ಇಟ್ಟಿರ್ತಾನೆ ಎಲ್ ಮಾಡ್ಕೊಳ್ಳೋದು.

ಇನ್ನೊoದು example ಏನಂದ್ರೆ ಇಲ್ಲಿ MBBS seat ಬೇಕುಂದ್ರೆ ಒಂದ್ಹ ವರ್ಷಕ್ಕೆ ದಿನೈದರಿಂದ ಇಪ್ಪತ್ತು ಲಕ್ಷ ಆಗುತ್ತೆ .

Russiaದಲ್ಲಿ full ವರ್ಷನೆ ಐದು ಐದು ಲಕ್ಷದಲ್ಲಿ

ಯಾಕ್ ಓದ್ತಾನೇ Indiaದಲ್ಲಿ ಯಾವನಾದರೂ ಯಾಕ್ ಓದ್ಬಿಟ್ಟು Indiaದಲ್ಲಿ doctor ಆಗ್ತಾನೆ. ಅಯ್ಯೋ ಅದೇ ಇದ್ರೆ Russiaದಲ್ಲಿ ಓದ್ಬಿಟ್ಟು ಬರಬಹುದು ಅನ್ಕೊಳಲ್ವಾ. ಹ್ಮ್ಹಾ ಗೆ ಆಲ್ವಾ ನಾವ್ ನಮ್ ತಮ್ಮಾದು actually ಅವನಿಗೆ medical ಮಾಡ್ಬೇಕು ಅಂತ ತುಂಬಾ dream ಇತ್ತು long term ತಗೊಂಡ one year.

so ಏನಂದ ಅವನು Russiaಗೆ ಹೋಗ್ತೀನಿ ಇಲ್ಲೇ ಆದ್ರೆ ಒಂದು ಕೋಟಿ ಜಾಸ್ತಿನೇ ಖರ್ಚು ಆಗುತ್ತೆ

ಒಂದು ಕೋಟಿ ಏನೂ ಸಾಲಲ್ಲ ತೇಜು ಎಷ್ಟು ಖರ್ಚಾಗುತ್ತೆ ಗೊತ್ತಾ ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗುತ್ತೆ. ನೀನು ಐದು ವರ್ಷ ಮಾಡಿ ಅದರಲ್ಲಿ masters ಮಾಡ್ಬೇಕು ಗೊತ್ತಾ?

surgeon ಆಗಿ specialist ಮಾಡ್ಬೇಕು ಅದಕ್ಕೆ ಎಷ್ಟು ಕೋಟಿ ಆಗುತ್ತೆ . ಇರೋ ಮನೆ ಆಸ್ತಿ ಎಲ್ಲಾನು ಮಾರ್ಕೊಂಡ್ರು doctor ಆಗಕ್ಕಾಗಲ್ಲ .

ಕಳುಸ್ಬಿಡಣ ಅದು ನೀವು ಒಂದು twenty five lakh ಒಳಗಡೆ complete ಆಗಿ degree ಮುಗಿಯತ್ತೆ ಅಂತ ಹೇಳ್ಬಿಟ್ಟು. ಹೌದೌದು ನಿಜ ಅಲ್ಲಿ ಆ education qualityನು ಅಂಗಿರುತ್ತೆ . ಬೇರೆ countriesಸಲ್ಲಿ ಏನ್ ಗೊತ್ತಾ educationಗೆ healthಗೆ ತುಂಬಾ value ಇದೆ ಅದೆ first preference

ಅದು ಯಾವಾಗ free ಮಾಡ್ತಾರೋ ಆಗ ಮಾತ್ರಾನೇ India compulsory ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತ . ಬರುತ್ತೆ. ನಾನು ಚಿಕ್ಕವಳಿಂದಾನು ಓದುತ್ತಾನೆ ಇದ್ದೀನಿ ಅಭಿವೃದ್ಧಿ ಹೊಂದಿದ ಹೊಂದಿಸಿದ

ಹೊಂದಿದ ಅಂತ ಇದುವರೆಗೂ ನಾನು ಓದೇ ಇಲ್ಲ

developed countryಯಲ್ಲಿ ನಾ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ನಾನು ನೋಡಿದ್ದೀವ್ರಿ ಆ developed countriesಸಲ್ಲಿ ಹೋಗಿ ಸೇರ್ಕೊಂಡೆ ಇಲ್ಲ

ಎಲ್ಲಿ developed developed ಆಗುತ್ತೆ ಹೇಳಿ education primary ನಮಗಿದು education ಮತ್ತೆ food .

seriously ನಮ್ಮ ಒಂದು ಬಡತನ scale ಕೆಳಕ್ಕೆ ಇದ್ದಾರೆ ಬಡತನ scaleಯಿಂದ ಮೇಲೆ ಬರೋರು ಯಾರ ಯಾರ ಇದಾರೆ ಎಷ್ಟು ಜನ ಇದ್ದಾರೆ ಹೇಳು.

D.K ದು ಇವಾಗ electionಗೆ ಇದು apply ಮಾಡ್ಬೇಕು ಅಂದ್ರೆ ಆಸ್ತಿ ಹೇಳ್ಬೇಕು ಎಷ್ಟಿದೆ ಅಂತ ಘೋಷಣೆ ಮಾಡ್ಬೇಕು. ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಅವನದ್ದು ಆಸ್ತಿ ಇದ್ದದ್ದು lastಎಲ್ಲಾ

ಸಾವಿರದ ಇನ್ನೂರ ಐವತ್ತು ಕೋಟಿ ಹೆಂಗ್ ಬಂದ್ಬಿಡ್ತು?

ಹೆಂಗ್ ಬಂದ್ಬಿಡ್ತು ಉದ್ಧಾರ ಆಗೋನು ಆಗ್ತಾನೆ ಇದ್ದಾನೆ. ಎಲ್ಲಿ ಅವನು ಯಾವುದಾನ ಒಂದು areaನ ದತ್ತು ತಗೊಂಡ್ ಸಾಕ್ತಿದ್ದಾನ ಹೋಗ್ಲಿ ಯಾರಿಗಾದರು free education ಕೊಡ್ತಿದ್ದಾನ ? ಇಲ್ಲಾ ಅವರು ಮಾತ್ರ ಬೆಳಿತಾರೆ .

but ಈ ಸಲ ಏನ್ ಮಾಡ್ಬೇಕು ಗೊತ್ತ? Education ತಗೊಂತಿದ್ದಾರೆ ಎಲ್ಲರಿಗೂ knowledge ಇದೆ minimum knowledge ಅಂತೂ ಇದೆ ಯಾರನ್ನ choose ಮಾಡ್ಬೇಕು ಅನ್ನುವಷ್ಟು education ಅವರಿಗೆ ಇದೆ.

but ಏನಕ್ಕೆ correct personನ choose ಮಾಡ್ತಿಲ್ಲ ?

ನಿಂತ್ಕೊಳ್ಳೋರೆಲ್ಲಾ corruptedಡೆ

ಅಲ್ಲ ಏನ್ ಮಾಡೋದು ಇವಾಗ noteಆಗಿ ಇವಾಗ ಹತ್ತು ಸಾವಿರ ಅಷ್ಟೆ ಹಾಕಿದ್ದೀವಿ ಎಪ್ಪತ್ತು ಸಾವಿರ vote noteಆಗಿ ಬಿದ್ದಿದೆ . ಹತ್ತು ಸಾವಿರದಲ್ಲಿ ಈಕಡೆ ಆಕಡೆ ಐದೈದು ಸಾವಿರ ಬಂದು ನಾಲ್ಕು ಸಾವಿರ ಯಾರಿಗೆ ಬಂದಿದೆ ಅವರನ್ನ select ಮಾಡ್ತಾರೆ ಅದೇ main ಮಾಡ್ತಾಯಿರೋದು

ಇಂಗೆ ಸ್ವಲ್ಪ ಏನೋ knowledge ಇದೆ ಅವನು education ಇದೆ ಅವನಿಗೆ ಯಾರಿಗೂ ಅಂತವರಿಗೆ opportunity ಕೊಡೋದೇ ಇಲ್ಲ ಇವಾಗ ಏನೋ ಸ್ವಲ್ಪ ಚೆನ್ನಾಗಿ ಮಾತಾದ್ಕೊಂತಾನೆ ಅವನಿಗೆ ಎಲ್ಲಾದರ ಬಗ್ಗೆನು knowledge ಇದೆ ಅಂತವರಿಗೆ opportunity ಕೊಡ್ಬೇಕು .

main ಇಲ್ಲಿ education ಸರಿ ಹೋಗ್ಬೇಕು ಅಂದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಸರಿ ಹೋಗ್ಬೇಕು ಅಷ್ಟೆ. ಅಯ್ಯೋ ಅವರು change ಆಗ್ತಾರ ಏನಿದು ಕನಸಲ್ಲಿ ಮಾತು. ಇಲ್ಲ changes ಆದ್ರೆ ಆಗುತ್ತೆ but ಎಲ್ಲಿಯವರೆಗೂ changes ಆಗಲ್ವೋ ಅಲ್ಲಿಯವರೆಗೂ ಹಿಂಗೆ ಇರುತ್ತೆ .

ಹೌದು ನೋ ನಾವಂತೂ ನಾವು ಓದಿರೋದು ಏನೋ ಮಾಡ್ತಿರೋ ಕೆಲಸ ಏನೋ

ತರ ಆಗೋಗಿದೆ next generation ಆದ್ರೂ atleast ಅವರಿಗೆ education ಎಷ್ಟಿದೆಯೋ

means ಅವರು ಏನ್ education ತಗೊಂಡು ಆ certificateಯಿಂದ ಹೊರಗಡೆ ಬರ್ತಾರೆ

ಸ್ವಲ್ಪ complete ಆಗಿ ಅಲ್ದೆ ಇದ್ರೂ ಸ್ವಲ್ಪ basic touch ಇರೋ ತರ work ಮಾಡ್ಬೇಕು.

select ಮಾಡ್ಬೇಕು ಏನೋ ಮಾಡಿರ್ತಾರೆ ಬಂದ್ ಇನ್ನೇನೋ ಮಾಡ್ತಾರೆ.

ಈ ninety five percent ಬಂದಿರೋರೆಲ್ಲಾ ಪಾಪ contract basis ಮೇಲೆ ಕೆಲಸಕ್ಕೆ ಹೋಗ್ತಾರೆ .

thirty percent ಬಂದಿರೋ scale category scale ಮೇಲೆ ಬಂದು ಅವರು

ಹೋಗ್ತಾರೆ ಅವರು ಆರಾಮಾಗಿ ಇರ್ತಾರೆ. ಅವರ ಕೆಲಸ ಎಲ್ಲಾ ಇವರ ಕೈಲಿ ಮಾಡುಸ್ತಾರೆ.